ಎರಡ್ ಎಫೆಕ್ಟ್ ಏನು ಇರೋದಿಲ್ಲ ನಿಟ್ ನೆಸ್ ಚೆನ್ನಾಗಿದೆ.

ಇದರಲ್ಲಿ ಕಿಟಕಿ ಮತ್ತು ಬ್ಯಾ ಡೋರ್ --

ಮತ್ತೆ ಯಾವುದೇ ಅಂಗಡಿ ಅಂಗಡಿಲಿ ವ್ಯಾಪಾರ ಮಾಡಬಹುದೆ.

ಪ್ರಯಾಣಿಕರು ಪ್ರಯಾಣಿಸುವಾಗ ಯಾವ್ದೆ ತೊಂದರೆ ಇರುದಿಲ್ಲ.

ಇಲ್ಲಿ ಉಳಿಯುವಂತ ರೂಮ್ ಗಳು ಸಿಗುತ್ತವೆ ಮತ್ತು ಮನೆ ಬಾಡಿಗೆಗೆ ಸಿಗುತ್ತವೆ.

ಇದು ಒಂದು ಹೋಟೆಲ್ ಇರುತ್ತದೆ ಹೋಟೆಲ್ ಅಲ್ಲಿ ಎಲ್ಲ ತರಹದ--

ಬೆಡ್ ಸಿಗುತ್ತೆ ಇನ್ನೂರು ರೂಪಾಯಿ ಬೆಳಗಿನ ಜಾವದವರಿಗೆ.

ಚೆನ್ನಾಗಿ ನೀಟ್ನೆಸ್ ಇರುತ್ತೆ ಒಳ್ಳೆ ಚಚ್ಛತೆ ಇರುತ್ತೆ ನೀರಿನ ಎಲ್ಲಾ ಇರುತ್ತೆ.

ಏನೊ ಒಂತರ ಎಂಜಾಯ್ಮೆಂಟ್ ಸಿಗುತ್ತೆ ಮತ್ತು--

ಈ ಸಿರಾಮಿಕ್ ಎಂದು ಹೇಳಿ ಎಲ್ಲ ತರ ರೆಡಿ ಮಾಡಿರುತ್ತಾರೆ ಎಲ್ಲ ತರ ಡಿಸೈನ್ ಇದೆ.

ನಮಗೆ ಪೇಂಟಿಂಗ್ ಸಿಗುತ್ತೆ ಮತ್ತೆ ಹಾರ್ಡ್ವೇರ್ ಅಲ್ಲಿ.

ಕೇಸರಿ ಬಿಳಿ ಹಸಿರ ಗಿಡ ಹಾಕಿ ಅಂಟಿದ್ದಾರೆ.

ಇಲ್ಲಿ ಒಂದು ಚರ್ಚ್ ಕಾಣ್ತಾ ಇದೆ ಒಬ್ಬರು ರಸ್ತೆಯಲ್ಲಿ ಹೋಗ್ತಿದ್ದಾರೆ.

ಇಲ್ಲಿ ಎಲ್ಲಾ ತರಹದ ಟ್ರ್ಯಾಲಿಗಳು ರೆಡಿ ಮಾಡುತ್ತಾರೆ.